ಇದು ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಕಾಣಬಹುದು.

ಒಬ್ಬ ಹುಡುಗ ಕುಳಿತಿದ್ದಾನೆ ಹಿಂದುಗಡೆ ಕಿಟಕಿಯನ್ನು ಕಾಣಬಹುದು.

ಇಲ್ಲಿ ಒಂದು ಕಾರ್ಇಂಗ್ ವಾಶ್ ಮಾಡುವ ಒಂದು ಅಂಗಡಿಯಾಗಿರಬಹುದು.

ಇದು ಜಿಲ್ಲಾ ಆಡಳಿತ ಭವನ ಕೊಪ್ಪಳ ಕಾಣಬಹುದು ಕಂಬವನ್ನು ಕಾಣಬಹುದು.

ಒಂದು ಮೆಟ್ಟಿಲುಗಳನು ಕಾನಬೋದು ಬೈಕ್ ಗಳನ್ ಕಾಣಬೋದು ಒಂದು ಕಂಬ್ ಕಾಣಬೋದು.